ಬ್ಲಾಕ್ ಕಪ್ಪಿದು ಉಂಟು ಇದು ಮೋಸ್ಟ್ಲಿ ಅಂತ ಕೆಫೆ ಇಲ್ಲ ರೆಸ್ಟೋರೆಂಟ್ ಹಾಗೆ ಏನಾದರು ಇರ್ಬೇಕು.

ನಿಟ್ಟೆ ಪಿ.ಯು. ಕಾಲೇಜ್ ಇದು ಫೋಟೋ ನಂದೊಂದು ಮೂರೂ ನಾಲ್ಕು ಫ್ರೆಂಡ್ಸ್ ಇದಾರೆ ಅಲ್ಲಿ ಅವರು.

ಅಲೊಂದು ಅಲ್ಲಿದು ಫ್ರೀ ಲಾಡ್ಜ್ ಎಲ್ಲ ಅಲ್ಲಿ ಇರೋದು